ಇದು ಒಂದು ಹೊಟೇಲಿನ ಚಿತ್ರ ಹೋಟೆಲಿನಲ್ಲಿ ಕಂಬಿಯ ಚೇರ್ ಗಳು ಸಾಲುಸಾಲಾಗಿ ನಿಂಟಿರುವುದು ಅ ಇರಿಸಿರುವುದು ಕಾಣುತ್ತಿದೆ.

ಎಡಬದಿಯಲ್ಲಿ ನೀರಿನ ಕ್ಯಾನ ಗಳನ್ನು ನಿಲ್ಲಿಸಲಾಗಿದೆ.

ಇನ್ನೊಬ್ಬ ಮಹಿಳೆ ವಿಧಾನಸೌಧದ ಪಕ್ಕದಲ್ಲಿ ಬಾವುಟವನ್ನು ಹಾರಿಸುತ್ತಿದ್ದಾರೆ.

ದೊಡ್ಡ ದೊಡ್ಡದಾದ ಎರಡು ಕಿಟಿಕಿಗಳಿವೆ ಕೆಂಪು ಮತ್ತೆ ಹಳದಿ ಬಣ್ಣದಿಂದ ಗೋಡೆಯನ್ನು ಚಿತ್ರೀಸಿದ್ದಾರೆ.

ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ಇದೆ ಅದರ ಮೇಲೆ ಒಂದು ಮೊಬೈಲ್ ಹಾಗೆ ಒಂದು ನೀರಿನ ಬಾಟಲನ್ನು ಇಡಲಾಗಿದೆ.

ಇದು ಒಂದು ಹಳೆಯದಾದ ಗರಾಜಿನಲ್ಲಿ ನಿಂತಿರುವ ಕಾರು.

ಈ ದರ್ಗಾದ ಮೂರು ಆ ದೇಗುಲವನ್ನು ಅಂದರೆ ಮೇಲಿರುವ ಗೋಪುರವು ನಮಗೆ ಕಾಣುತ್ತಿದೆ.

ಇದು ಒಂದು ಕಾರ್ ಪಾರ್ಕಿಂಗ್ ಜಾಗ.

ಗೋಡೆ ಪೂರ್ತಿ ಬಿಳಿಯ ಬಣ್ಣದ್ದಾಗಿದೆ ಎರಡು ಕಿಟಕಿಗಳು ಬಾಗಿಲುಗಳು ಕಾಣಿಸುತ್ತಿದೆ.

ಮೂರು ದೊಡ್ಡ ದೊಡ್ಡದಾದ ಫೋಟೋ ಗಳನ್ನು ಅಂಟಿಸಿದ್ದಾರೆ.

ಗ್ರೇಯ್ ಕಲರ್ ಕಾರು ಒಂದು ಇಲ್ಲಿ ನಿಂತಿರುವುದಾಗಿ ಕಾಣಿತ್ತಿದೆ.

ಕೆಳಗಡೆ ವಾಟರ್ ಬಾಟಲನ್ನ ಸಾಲಾಗಿ ಜೋಡಿಸಿದ್ದಾರೆ.

ಚಿಪ್ಸು ಗಳನ್ನು ಮೇಲೆ ಜೋಡಿಸಿದ್ದಾರೆ ಬಿಸ್ಕೆಟ್ ಗಳು ಖಾರಗಳು ಹಾಗೆ ಚಕ್ಕಲಿ ಪಾಕೆಟ್ ಗಳನ್ನು ಸಾಲು ಸಾಲಾಗಿ ಜೋಡಿಸಿದ್ದಾರೆ.

ಬುಕ್ ಸ್ಟಾಲ್ ನಲ್ಲಿ ಪೆನ್ನುಗಳನ್ನು ನೇತು ಹಾಕಿದ್ದಾರೆ.

ಹಿಂಭದಿಯಲ್ಲಿ ಒಂದು ಟುಬಲೈಟ್ ಅನ್ನು ಹಾಕಿದ್ದಾರೆ.

ಗೇಟ್ ಇನ ಪಕ್ಕ ದೊಡ್ಡದಾದ ಗಿಡಯಿದ್ದು ಅಪಾರ್ಟ್ಮೆಂಟ್ ಸುತ್ತಮುತ್ತಲು ನಮಗೆ ಬರಿ ಗಿಡಗಳೇ ಕಾಣುತ್ತಿವೆ.

ಅಪಾರ್ಟ್ಮೆಂಟ್ ಗೆ ದೊಡ್ಡ ದೊಡ್ಡದಾದ ಗ್ಯಾಲರಿ ಗಳಿವೆ.

ಇದು ಒಂದು ಮನೆಯ ಕೊಠಡಿ ಗೋಡೆಗ್ ಆಂಟಿಕೊಂಡು ಒಂದು ಟೇಬಲ್ ಇದೆ.

ಇದು ಒಂದು ಬುಕ್ ಸ್ಟಾಲ್ ಆಗಿರುತ್ತದೆ ಇಲ್ಲಿ ಪೆನ್ಸಿಲ್ ಗಳು ಮತ್ತೆ ಬ ಬುಕ್ಕುಗಳು ಹಾಗೆ ಪೆನ್ನುಗಳನ್ನು ನೇತು ಹಾಕಿದ್ದಾರೆ.

ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತಿದ್ದಾನೆ.